ಚಿತ್ರದಲ್ಲಿ ಇದು ಒಂದು ಅರಣ್ಯವಾಗಿರಬಹುದು ನೀರನ್ನು ಕಾಣುತ್ತೇವೆ ಮತ್ತು ಮಣ್ಣನ್ನು ಕಾಣುತ್ತೇವೆ ಇಲ್ಲಿ ಒಬ್ಬ ಮನುಷ್ಯ ನೀರಿನ ಅತ್ತಿರ ಓಗುತ್ತಿದ್ದಾನೆ ಆ ಕಡೆ ಈ ಕಡೆ ಮರಗಳು ಕಾಣಿ--

ಇದು ಒಂದು ಮಕ್ಕಳು ಆಡುವ ಆಟದ ಮೈದಾನ ಅನ್ನುಸುತ್ತದೆಇಲ್ಲಿ ಜಾರಿ ಬಂಡಿ ಇತ್ಯಎರೆಡು ಹಣ್ಣುಗಳು ಮತ್ತೆ ಇದು--

ನಾಲ್ಕು ಐದು ಗಂಟೆಗೆ ಮತ್ತೆ ಸಾಯಂಕಾಲ ಐದು ಗಂಟೆಗೆ ಬರುತ್ತಾರೆ ನಾವು ಹೋಗಿ ಬರುವ.